ಅವ್ ಸುತ್ತಲು ಕಾಂಪೌಂಡ್ ಸಹ ಕಟ್ಟಿರುವುದು ನಾವ್ ಗಮನಿಸಬಹುದು.

ಹಾಗೂ ಕುಂದ್ರಿಲಿಕ್ಕೆ ಚೇರ್ ಸಹ ಇಟ್ಟಿದ್ದಾರೆ ಸರ್ .

ಹಾಗೂ ಇದು ಒಂದು ಶೋ ರೂಮ್ ಆಗಿದೆ ಆ ಶೋ ರೂಮ್ ಮುಂದ್ಗಡೆ ಬೈಕ್ ಸಹ ನಿಂತಿರುವುದು ನಾವು ಗಮನಿಸಬಹುದು.

ಈ ಚಿತ್ರವನ್ನು ಒಳಗೆ ಟಿಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಸ್ತಿರುವ ಇದೊಂದು--

ಹಾಗು ಲಿಫ್ಟ್ ಹೋಗಲು ಸಹ ಬಾಕಲು ಕಾಣುತ್ತಿದೆ.

ಹಾಗೆ ಇಲ್ಲಿ ವ್ಯಕ್ತಿಗಳು ಸುಮಾರು ಜಾಸ್ತಿ ಜನ ಬಂದಿದ್ದಾರೆ.

ಹಾಗೂ ಒಬ್ಬ ವ್ಯಕ್ತಿ ವಾಚ್ಮನ್ ಸಹ ಇಲ್ಲಿ ನಿಂತಿರುವುದು ನಾವು ಗಮನಿಸಬಹುದು ಹಾಗೂ--

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸ್ತಿರುವ ಇದೊಂದು ಬೋರ್ಡ್ ಹಾಕಲಾಗಿದೆ.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವುದು ಒಂದು ರೂಮ್ --

ಹಾಗು ಹಿಂದ್ಗಡೆ ಡಿಸೈನ್ ಸಹ ಮಾಡಿದ್ದನು ನಾವು ಗಮನಿಸಬಹುದು ಸರ್ .

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದು ಒಂದು ಕಾಲೇಜ್ ಆಗಿದೆ.

ಫ್ಯಾನು ಲೈಟ್ಸ್ ಹಾಕಿರುವುದನ್ನು ನಾವು ಗಮನಿಸುತ್ತಿರಬಹುದು ಸರ್ ಆಗಲೇ ಟಿಕ್ಕಲ್ ವಸ್ತು ಮಿಷಿನ್ ಗಳು ಸುಮಾರು ಕಾಣುತ್ತಿವೆ ಸರ್.

ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ ಇದೊಂದು--

ಎಲೆಗಳನ್ನು ಕಾಣಬಹುದಾಗಿದೆ ಹಾಗು ನೀಲಿ ಆಕಾಶವನ್ನು ಕಾಣಬೋದಾಗಿದೆ.

ಹಾಗು ಇಲ್ಲಿ ಒಂದು ಸ್ಕೂಟಿ ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಒಂದು ದೊಡ್ಡವಾದ ಬಾಕಿಲುಗಳನ್ನು ಕಾಣಬಹುದಾಗಿದೆ.

ಹಾಗೂ ಹಲವಾರು ಚೇರು ಗಳನ್ನು ನಾವು ಕಾಣಬಹುದಾಗಿದೆ ಹಾಗೂ ಲೈಟ್ ಸಹ ಕಾಣಬಹುದಾಗಿದೆ.

ಹಾಗು ಬೋರ್ಡಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆಯನ್ನು ಇಟ್ಟಿರುವುದನ್ನು ನಾವು ಗಮನಿಸಬಹುದು.

ಹಾಗು ಇದೊಂದು ಅಚ್ಯಾ ಕಚಕಡೆ ಗುಡ್ಡ ಸಾಕಣು ಕಾಣುತ್ತದೆ.

ಇಲ್ಲಿ ವ್ಯಕ್ತಿಗಳು ಬಂದು ತಂದು ಹೊಲಕ್ಕೆ ನಿಂತಿದ್ದಾರೆ ಹಾಗು--

ಇದು ಒಂದು ಗುಡ್ಡ ಬೆಟ್ಟದಲ್ಲಿ ತೆಗೆದ ಚಿತ್ರ ವಾಗಿರಬಹುದು.

ಹಾಗೂ ಒಂದು ಮೊಬೈಲ್ ಸಹ ಕಾಣಬಹುದಾಗಿದೆ.

ಜ ಟೇಬಲ್ ಸಹ ಇಟ್ಟಿರುವುದನ್ನು ಗಮನಿಸಬಹುದು ಹಾಗು ಇಲ್ಲಿ--

ಹಾಗೂ ಇದೊಂದು ದೋ ಹೊಸ ಅಂಗಡಿಯಾಗಿರುಕ್ಕೆ ಹೂವಿನ ಹಾರ ಹಾಕಿರುವುದು ನಾವು ಗಮನಿಸಬಹುದು ಸರ್ ಹಾಗೂ ಇಲ್ಲಿ ಒಂದು ಡಬ್ಬಿಯಲ್ಲಿ ಬಾಟಲ್ ಸಹ ಕಾಣುತ್ತವೆ ಸರ್ .

ಹಾಗೂ ಇಲ್ಲಿ ಕಿತ್ತಲೀ ಇರುವುದು ಚಿತ್ರವನ್ನು ನಾವು ನೋಡಲು ಬಯಸುತ್ತೇವೆ ಹಾಗೂ ಪಕ್ಕದಲ್ಲಿ ಒಂದು ಫ್ರಿಡ್ಜ್ ಸಹ ಇಟ್ಟಿದ್ದಾರೆ.

ಹಾಗೂ ಇಬ್ರು ವ್ಯಕ್ತಿ ನಾವ್ ಗಮನಿಸಬಹುದು ಹಾಗೂ ಹಿಂದ್ಗಡೆ ಹಚ್ಚ ಹಸಿರಾದ ಗಿಡ ಮರಗಳು ನಾವ್ ಕಾಣುತ್ತಿವೆ ಸರ್ .

ರ್ಯಾನ್ ಅಂತ ಒಸಿ ಹಿಟ್ ಹಿಟ್ಟಿದ್ದಾರೆ ಸರ್ .

ಹಾಗು ದೊಡ್ಡವಾದ ಕಾಲೇಜ್ ಸಹ ಇರುವುದು ಹಾಗು--

ಈ ಚಿತ್ರವನ್ನು ಒಳಗಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರುವ--

ಇದು ಮದುವೆ ಪೋರ್ಗ್ರಾಮ್ ಆಗಿರುವುದು ಅಥವಾ--

ಈ ಚಿತ್ರವನ್ನು ಹೊರಗಡೆಯಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣುತ್ತಿರುವ ಇದೊಂದು ಹೋಟೆಲ್ ಆಗಿದೆ.

ಈ ಚಿತ್ರವನ್ನು ಹೊರಗಿನಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಒಂದು ಮಕ್ಕಳ ಆಡುವ--

ಹಾಗು ಇದರಲ್ಲೂ ಒಂದು ಮನೆಯ ರೀತಿ ಕಾಣಬಹುದಾಗಿದೆ.

ಹಾಗು ಹಚ್ಚ ಹಸಿರಿದ ಗಿಡ ಮರಗಳು ನಾವು ಕಾಣಬಹುದು.

ಅಚ್ಚಾ ಹಸಿರಾದ ಗಿಡ ಮರಗಳು ನಾವು ಕಾಣಬೌದು.

ಹಾಗು ಇಲ್ಲಿ ಇಳೆ ಬಿಟ್ಟಿದ್ದಾರೆ ಏನೋ ವಸ್ತುಗಳು--

ಹಾಗು ಕಬ್ಬು ಸಹ ತಂದು ನಿಂತಿದ್ದಾರೆ.

ಹಾಗು ಇದೊಂದು ಡಬ್ಬಿಯ ಮೇಲೆ ನೀರಿನ್ ಕ್ಯಾನ್ ಇಟ್ಟಿದ್ದಾರೆ.

ಹಾಗು ಬೈಕ್ ಸಹ ನಿಂತಿರುದು ನಾವ ಗಮನಿಸಬಹುದು ಹಾಗು ಅಚ್ಛ ಹಸಿರ ಗಿಡ ಮ--

ಹಾಗು ಕೆಪ್ ಕುಂದರ್ಲಿಕ್ಕೆ ಚೇರ್ಸ್ ಸಹ ಇಟ್ಟಿದ್ದಾರೆ.

ಹಾಗೂ ಗಿಡದಲ್ಲಿ ಅಡಕ್ಕಿದೆ ಸರ್ ಇದು.

ಒಬ್ಬ ಬೈಕ್ ಸಹ ನಿಂತಿರುವುದನ್ನು ನಾವು ಗಮನಿಸಬಹುದು ಹಾಗೂ ನೀರಿನ್ ಕ್ಯಾನ್ ಸಹ ಇರುವುದನ್ನು ನಾವು ಗಮನಿಸಬ--

ಈ ಚಿತ್ರವನ್ನು ಒಳಗಿನಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಒಂದು--

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಈ ಚಿತ್ರದಲ್ಲಿ ಕಾಣುಸ್ತಿರುವುದು ಒಂದು ಶಾಲೆ ಆಗಿದೆ.

ಈ ಚಿತ್ರವನ್ನು ಹೊರಗಿಂದ ತೆಗೆಯಲಾಗಿದೆ ಸರ್ ಈ ಚಿತ್ರದಲ್ಲಿ ಕಾಣಿಸುತ್ತಿರೊದೊಂದು--

ಹಾಗೂ ಮುಂದ್ಗಡೆ ತಗಡ ಸಹ ಹಾಕಿರುದು ನಾವು ಗಮನಿಸಬಹುದು ಪಕ್ಕದಲ್ಲಿ ದೊಡ್ಡ ದೊಡ್ಡ ಮನೆ ಸಹ ಕಾಣಿಸ್ತಾವೆ.